ಇದು ಸ್ಟೇಡಿಯಂ ಒಂದು ಕಾಣುತ್ತಿದೆ ಈ ಒಂದು ಸ್ಟೇಡಿಯಂ ಅಲ್ಲಿ ಪೈಪ್ ಅನ್ನು ಜೊಡಸಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ಪೈಪ್ಗಳು ಕಾಣಿಸುತ್ತಿವೆ ಅ ಪಾಟಲ್ಲಿ ಒಂದು ಪುಟ್ಟ ಪುಟ್ಟ ಗಿಡಗಳನ್ನು ಬೆಳಸಿದ್ದಾರೆ ಮತ್ತೆ ಈ ಸ್ಟೇಡಿಯಂ ಹಿಂದೆ ಒಂದು ಕಾರ್ಪೆಟ್ ಅನ್ನ ಹಾಕಿದರೆ ಚೇರ್ಗಳನೆಲ್ಲ--

ಮತ್ತೆ ಇಲ್ಲಿ ಕೂತಿದ್ದಾರೆ ಕೂಡ ಚೇರ್ಗಳೆಲ್ಲಾ ಇಟ್ಟಿದ್ದಾರೆ.

ಎಷ್ಟೊಂದು ಜಿಂಕೆಗಳು ಕಾಣ್ಸ್ತಿದೆ. ಜಿಂಕೆಗಳು ಮಧ್ಯದಲ್ಲಿ ಒಂದು ಬಾಕ್ಸ್ ಅನ್ನು ಇಟ್ಟಿದ್ದಾರೆ. ಸುತ್ತ ಹಸುರು ಗಿಡ ಮರಗಳನೆಲ್ಲ ಬೆಳೆಸಿದ್ದಾರೆ. ಇದೊಂದು ಕಟ್ಟೆಯನ್ನು ಕಟ್ಟಿದ್ದಾರೆ.